ಇದೊಂದು ಹೂವಿನ ಮಾರುಕಟ್ಟೆ ಇದರಲ್ಲಿ ಹಲವು ಬಗೆಯ ಹೂವುಗಳು ಸಿಗುತ್ತವೆ. ಅದರ ಬಳಿ ಎಲ್ಲಾ ಜನಗಳು ಹೂವುಗಲ್ಲನ್ನು ಖರೀದಿಸಲು ಹೋಗಿದ್ದಾರೆ.

ಇದು ಕಲ್ಲಿನ ಕೋಟೆಯಾಗಿದೆ ಹಾಗೂ ಇದರ ಬ್ಲಾಕ್ ಕಲರ್ ಅಲ್ಲಿದೆ. ಇದರ ಕೆಳಗೆ ರೆಡ್ ಕಲರ್ ಇದೆ ಇನ್ನ ಹಾಗೂ ಗ್ರೀನ್ ಕಲರ್ ನೇಚರ್ ಕೂಡ ಇದೆ. ಇದು--